ಚೆನ್ನಾಗಿ ಇದೆ ದೋಸಾ ಅಂದ್ರೆ ನಂಗೆ ತುಂಬಾ ಇಷ್ಟ ನನ್ ಜ ಜಾಸ್ತಿ ದೋಸನೆ ತಿನ್ನೋದು ಮನೆಯಲ್ಲಿ ನಮ್ ಅಮ್ಮಂಗೆ ಹೇಳ್ತಿದ್ದೆ ಯಾವಗಾನ ವೀಕ್ಲಿ ಟ್ವೈಸ್ ಎರಡು ಸರಿ ಮೂರೂ ಸಲನು ಮಾಡಿ ದೋಸಾ ಅಂತ ಹೇಳ್ತಿದ್ದೆ.

ಒಂದು ದೊಡ್ಡ್ ಶೋರೂಮ್ ಇದೆ ಚೆನೈ ಸಿಲ್ಕ್ಸ್ ಇಲ್ಲಿ ಎಲ್ಲತರ ಸೀರೆಗಳು ಸಿಗುತ್ತೆ.

ಪೆಟ್ರೋಲ್ ಬಂಕ್ ಇಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಸಿಗುತ್ತೆ ಅದೇ ಇಂಡಿಯನ್ ಆಯಿಲ್ ಕಂಪನಿ ಇಲ್ಲಿ ನಮಗೆ ಯಾವಾಗನ ಪೆಟ್ರೋಲ್ ಖಾಲಿ ಆದ್ರೆ ಇಲ್ಲಿ ಬಂದು ಪೆಟ್ರೋಲ್ ಹಾಕ್ಸ್ತಿವಿ ಮತ್ತೆ ಇಲ್ಲಿ ಡೀಸೆಲ್ ಆಯಿಲ್ ಎಲ್ಲ ಸಿಗುತ್ತೆ.

ಇದು ನೋಡಕ್ಕೆ ಒಳ್ಳೆ ವಿಸಿಟಿಂಗ್ ಪ್ಲೇಸ್ ತರ ಇದೆ ಇಲ್ಲಿ ಎಲ್ಲರು ಬರತ್ತಾರೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರತ್ತಾರೆ ಮತ್ತೆ ಮಸ್ತ್ ಇರುತ್ತೆ ಅಂದಾಗ ನಾನು ನನ್ ಫ್ರೆಂಡ್ಸ್ ಜೊತೆ ಜಾಸ್ತಿ ಹೋಗತ್ತೀನಿ ಒನ್ ಫ್ರೀ ಟೈಮ್ ಸಿಕ್ಕಾಗ ಎಸ್ಪೆಶಾಲಿ ಆನ್ ಸಂಡೆ ಮತ್ತೆ ಒನ್ --

ಇದು ಒಳ್ಳೆ ವಿಸಿಟಿಂಗ್ ಪ್ಲೇಸ್ ತರ ಇದೆ ಇಲ್ಲಿ ನೋಡಕ್ಕ ಸೀನರಿ ಟೈಪ್ ಎಲ್ಲ ಮಸ್ತ್ ಇದೆ ಮತ್ತೆ ಫೋಟೋಸ್ ಕ್ಲಿಕ್ ಮಾಡಕ್ಕ ಬೇಸ್ ಇರ್ತಾತ್ತೆ ನಾನು ನನ್ ಫ್ರೆಂಡ್ ವಿಶ್ವ ಆ--

ಇದು ಬಳ್ಳಾರಿ ಗುಡ್ಡ ದೊಡ್ಡದ್ದು ಇದೆ ಮತ್ತೆ ಇಲ್ಲಿ ಅದೇ ಕಾಲದ ಗುಡ್ಡ ಅವಾಗ ಇಲ್ಲಿ. --

ಕ ಕಾರಗ ತಿರಗ್ ಬೇಕು ಅಂದ್ರೆ ಬಾರಿ ಇಷ್ಟ ಇಲ್ಲೇ ಹೋಗ್ಬೇಕು ಅಂದ್ರೆ ಬಸ್ ಕಿನ ಕಾರ್ ನಲ್ಲೆ ಹೋಗ್ಬೇಕು ಅಂದ್ರೆ ತುಂಬಾ ಇಷ್ಟ ಪಡ್ತೀನಿ ನಾನು.

ಶಿಪ್ ಇದೆ ಆ ಶಿಪ್ ಅಲ್ಲಿ ಕಂಟೇನರ್ಸ್ ಗಳು ಜಮಾ ಮಾಡ್ತಯಿದರ ಆ ಕಂಟೇನರ್ಸ್ ಅಲ್ಲಿ ಏನ್ ಇರೋತೋ ಗೊತ್ತಿಲ್ಲ ಒಂದ್ಸರಿ ಇಂಥ ಜಗದಲ್ಲಿ ಹೋಗ್ಬೇಕು ಸರಕುಗಳು ತಿಳ್ಕೊಬೇಕು ಏನ್ ಏನ್ ಇರ್ತಾವ ಆ ಶಿಪ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ --

ಇಲ್ಲಿ ಒಂದು ದೊಡ್ದು ಬುಕ್ ಅಂಗಡಿ ಇದೆ ಅದರ ಹೆಸರು ಶ್ರೀ ರಾಜೇಶ್ವರಿ ಬುಕ್ ಅಂತ ಇದೆ ಇಲ್ಲಿ ಯಾವ ಬುಕ್ ಬೇಕಾದರೆ ಸಿಗುತ್ತೆ ಅನ್ಸ್ತತೆ ನನಿಗೆ ಬೇಕಾಗಿರೋ ಅವೆಲ್ಲ ಸಿಗ್ತವೇನೋ ನೋಡ್ಬೇಕು ನೋಡಕ್ಕೆ ಆ ಅಂಗಡಿ ಫುಲ್ ರಶ್ ಆಗಿದೆ. ನೋಡ್ದೆ ಒಳ್ಳೆ ದೊಡ್ಡು ಷಾಪ್ ಇದ್ದಂಗಿದೆ .